ಇಲ್ಲಿ ಒಂದು ಕಟ್ಟಡವಿದೆ ಈ ಕಟ್ಟಡವು ನಿರ್ಮಾಣವಾಗುತ್ತಿದೆ.

ಮತ್ತು ಇಲ್ಲಿ ಒಂದು ಬಟರ್ ಕಟ್ಟಿದ್ದಾರೆ ಅದು ಬ್ಲೂ ಕಲರ್ ಬಣ್ಣವಿದೆ.

ಈ ರೂಮಿಗೆ ಗ್ರೀನ್ ಕಲರ್ ಬಣ್ಣ ಮಾಡಲಾಗಿದೆ ಇಲ್ಲಿ ಲೈಟಿಂಗ್ ಲೈಟಿದೆ.

ಇದು ಒಂದು ಹೊಲ ಇದೆ ಈ ಹೊಲದಲ್ಲಿ ಗೋಬಿಯನ್ನು ಬೆಳಸುತ್ತಿದ್ದಾರೆ ಯಾವ್ದು ಗೋಬಿ ಎಂದರೆ --

ಅದು ಒಂದು ಹೂವಿನ ರೀತಿಯಲ್ಲಿ ಬೆಳೆಯುತ್ತದೆ.

ಈ ಅಂಗಡಿಯ ಮೇಲೆ ಬೋರ್ಡ್ ಇದೆ ವಿವೊ ಸಂಗೀತ ಎಂದು ಬರೆಯಲಾಗಿದೆ.

ಬ್ಲಾಕ್ ಕಲರ್ ಇದೆ ಮತ್ತು ಅದರ ಪಕ್ಕದಲ್ಲಿ ಬಲೂನ್ಸ್ ಗಳು ಇವೆ ರೆಡ್ ಕಲರ್ ವೈಟ್ ಕಲರ್ ಬ್ಲೂ ಕಲರ್ ಬಲೊನ್ಸ್ ಗಳು ಇವೆ.

ಅದರ ಮುಂಭಾಗದಲ್ಲಿ ಹಲವಾರು ಕುರ್ಚಿಗಳನ್ನು ಹಾಕಿದ್ದಾರೆ ಇಲ್ಲಿ ಇಬ್ಬರು ಜನರು--

ಈ ಕಟ್ಟಡದ ಮುಂಭಾಗದಲ್ಲಿ ವ್ಯಾನುಗಳು ನಿಲ್ಲಿ ನಿಲ್ಲಿಸಿದ್ದಾರೆ.

ಒಂದು ದೊಡ್ಡದಾದ ಶಟರ್ ಇದೆ ಒಂದು ಕುರ್ಚಿ ಇದೆ ಮತ್ತು ನಾಲ್ಕೈದು ಚೀಲಗಳು ಇವೆ ಮತ್ತು ಇಲ್ಲಿ ಸ್ವಲ್ಪ ಸ್ಥಳದಲ್ಲಿ--